ಕನ್ನಡ ರಾಜ್ಯೋತ್ಸವಯಿಂದ ಹಿಡಿದು ನಮ್ಮ ರಾಷ್ಟ್ರೀಯ ಹಬ್ಬಗಳು ಯಾವುದು ಬರುತ್ತೆ ಎಲ್ಲದರಲ್ಲೂನು ಡೆಕೋರೇಷನ್ಸ್ ಮಾಡ್ತಾರೆ.

ಆಹ್ ದೊಡ್ಡ್ ದೊಡ್ಡ ಅಹ್ ಮಳಿಗೆಗಳ್ತರ ಇದ್ರಲ್ ನಾವು ಒಂದೇ ಸರಿ ಹೋಗಿ ಎಲ್ಲ ತರದ್ ವಸ್ತುಗಳ್ನ ಒಂದೇ ಸರಿ ಖರೀದಿ ಮಾಡ್ಕೊಂಡ್ ಬರ್ಬೋ--